ಸೋ ಮಾಡ್ತಾ ಇರಬಹುದು ಬುಕ್ಕುಗಳರ್ಯಾಕು ಹಾಗೇನೆ ಈ ಒಂದು ಬುಕ್ಕುಗಳನ್ನು ಜೋಡಿಸಿದ್ದಾರೆ ಹಾಗೇನೆ ಒಂದೊಂದು ಬೋಡಿದೆ.

ಸ್ವಲ್ಪ ದೊಡ್ಡದಿದೆ ಅದರ ಪಕ್ಕದಲ್ಲಿ ಚಪ್ಪರ ಕೂಡ ಇದೇ ಲೈಟಿಂಗ್ಸ್ ಅನ್ನು ಹಾಕಿದ್ದಾರೆ ಜನರು ಕೂಡ ನಿಂತಿದ್ದಾರೆ ಸ್ವಲ್ಪ ಜನ ಕೂತಿದ್ದಾರೆ